ಹೋರ್ ಬಂದು ಏನು ಜಗಳ ಆಗಾಲ್ದಂಗ ನೋಡ್ಕೊಂತಾರ ಎಲ್ಲಾ ಕಡೆ ತಿರುಗ್ತಾರಾ

ಗಿಡಕ ಅನುಕೂಲ ಆಗತೈತೆ ನಮಗೆ ಹೂವ ತಗೋನಾದೆ ಅವಶ್ಯಕತೆ ಇಲ್ಲ ಇಲ್ಲೇ ಮರದಲ್ಲಿ ಬೆಳೀತೈತೆ.

ಈ ಯುಗಾದಿಗೆ ತಗೋಣಾಕ್ ಹೋಗತೀವಿ ನಾವು ಕೂಡ ಆಹ್ಹ್--

ಸ್ಕೂಟರ್ನಲ್ಲಿ ಹೋಗೋಕೆ ಆಗಲ್ಲ ಮನುಷ್ಯ ಇಲ್ಲಿ ಆಕ್ಸಿಡೆಂಟ್ಗಳು ಎಲ್ಲಾ ನಡಿತಿರ್ತಾವ.